ಇಲ್ಲಿ ಒಂದು ಡೊಡುದ್ ಗೇಟ್ ಅದ.

ಮತ್ತ ಈ ಬೇಕರಿ ದಾಗ ಒಳಗ ಚಾಕ್ಲೇಟ್ ಕಲರ್ ದು ಕೇಕ್ ಅವ.

ಇಲ್ಲೊಬ್ಬವ ಬ್ಲೂ ಕಲರ್ ಜಾಕೆಟ್ ಹಾಕೊಂಡಿ ಫೋಟೋ ಇಡುಸ್ಲಿಕತ್ತಾನ ಅವ್ರುದು.

ಹಿಪ್ಪೋ ಅಂತದ ಬುಕ್ ಸ್ಟಾಲು --

ಇಲ್ಲಿ ಒಂದು ನಂದಿ ಬಸವೇಶ್ವರ್ ಎಲೆಕ್ಟ್ರಿಕಲ್ಸ್ ದುಕಾನ್ ಅದ ಇದು.

ಇಲ್ಲಿ ಒಂದು ರೋಡಿ ನ್ ಮ್ಯಾಗ ಐದು ಸ್ಕೂಟಿ ಗೊಳ್ ನಿಂತವ.

ಈಚಕಡಿ ಲೈಟ್ ಪಿಂಕ್ ಕಲರ್ ಅದ.

ಮತ್ತಿಲ್ಲಿ ರೋಡಿನ್ ಮ್ಯಾಗ ಒಬ್ಬ ಮನುಷ್ಯ ನಡೆದಾನ.

ಇದು ಒಂದು ಅರಬಿ ದುಖಾನ್ ಅದ.